ಮತ್ತು ಒಂದು ಚಿಕ್ಕ ಮೂರ್ತಿ ಇದೆ.

ಬೋರ್ಡಿನ ಕೆಳಭಾಗದಿ ದಲ್ಲಿ ಭಟ್ಟ ಇಂದ ಮಾಡಚಲಾಗಿದೆ.

ಇದು ಒಂದು ಅಂಗಡಿ ಇದೆ ಯಾವುದು ಅಂಗಡಿ ಅಂದರೆ ಬಟ್ಟೆ ಅಂಗಡಿ ಎನ್ನಬಹುದು.

ಹೋಟೆಲ್ ನ ಮುಂಭಾಗದಲ್ಲಿ ಒಂದು ವ್ಯಾನ್ ಇದೆ ಮತ್ತು ಅದರ ಮುಂಭಾಗದಲ್ಲಿ ಒಂದು ರೋಡ್ ಇದೆ.

ಅದು ಒಂದು ಝರಣಿಯ ತರ ಇದೆ.

ಏಕೆಂದರೆ ಇಲ್ಲಿ ಕೇಕು ಗಳು ಇವೆ.

ಇದು ಒಂದು ಅಂಗಡಿ ಇದೆ ಯಾವುದು ಅಂಗಡಿ ಎಂದರೆ ಇಲ್ಲಿ ಟಿಫಿನ್ ಸೆಂಟರ್ ಎನ್ನಬಹುದು.

ಇಲ್ಲಿ ಕೆಲವು ಬೊ ನೀರಿನ ಬೊಟಲ್ ಗಳು ಇವೆ.

ಮತ್ತು ದೊಡ್ಡ ದೊಡ್ಡ ಗಿಡಗಳು ಸಹ ಬೇಳೆದಿದ್ದಾವೆ.

ಇದು ಒಂದು ಅಂಗಡಿ ಇದೆ ಯಾವುದು ಅಂಗಡಿ ಎಂದರೆ ಚಪ್ಲಿಗಳ ಅಂಗಡಿ ಎನ್ನಬಹುದು.

ಆ ಮೆಷಿನಿನಿಂದ ಅಲ್ಲಿ ಒಂದು ಗಾರಿ ಹೊಡೆಯುತ್ತಿದ್ದಾನೆ.

ಇಲ್ಲಿ ಒಂದು ಕಾರು ಇದೆ ಆ ಕಾರಿನ ಬಣ್ಣ ರೆಡ್ ಕಲರ್ ಇದೆ.

ಇಲ್ಲಿ ಒಂದು ಬೆಡ್ಡಿ ದೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ.

ಇದು ಒಂದು ಅಂಗಡಿ ಇದೆ ಇಲ್ಲಿ ಎಲ್ಲಾ ರೀತಿಯ ವಸ್ತುಗಳನ್ನು ಸಿಗಬಹುದು.

ಎಕ್ಸಾಮ್ಪ್ಲೆಲ್ ಎಂ ಎಕ್ಸಾಮ್ಪ್ಲೆಲ್ ಎಂದರೆ ಕೊಬ್ಬರಿ ಎಣ್ಣೆ ಬಿಸ್ಕಟ್ ಗಳು ಸಾಬೂನ್ಗಳು ಮತ್ತು ಇಲ್ಲಿ ಒಂದು ಫ್ಯಾನ್ ಇದೆ.

ಇಲ್ಲಿ ಒಂದು ಗಾಡಿ ಇದೆ ಮತ್ತು ರೋಡಿನ ಸುತ್ತ ಸುತ್ತಲಿನಲ್ಲಿ ಗಿಡಗಳು ಇವೆ.

ಮತ್ತು ಚಿಕ್ಕ ಚಿಕ್ಕ ಬಾಕ್ಸೆಸ್ ಗಳು ಇವೆ.

ಮತ್ತೊಂದು ದೊಡ್ಡದಾದ ಕಟ್ಟಡವಿದೆ ಅದಕ್ಕೆ ಒಂದು ಶೇಟರ್ ಇದೆ.

ಇದು ಒಂದು ಅಂಗಡಿ ಇದೆ ಯಾವುದು ಅಂಗಡಿ ಎಂದರೆ ಟಿ_ವಿ ಗಳ ಅಂಗಡಿಯನ್ನಬಹುದು.

ಯಾವುದು ಅಂಗಡಿಯ ಎಂದರೆ ಬೇಕರಿ ಎನ್ನಬಹುದು ಇಲ್ಲಿ ಲೈಟ್ಸ್ ಗಳು ಇವೆ ಮನುಷ್ಯರು ಇದ್ದಾರೆ.